ಅದು ಕೆಂಪು ಬಣ್ಣ ಕೂಡ ಕಾಣಬಹುದು.

ಹಾಗೆ ಒಂದು ಅಂಗಡಿಯ ಒಳ ಭಾಗ ಕಾಣಿಸುತ್ತಿದೆ.

ಮತ್ತು ಕೆಲವೊಂದು ಬಟ್ಟೆಗಳನ್ನು ಪ್ಯಾಕ್ ಮಾಡಿ ಒಂದು ಚೀಲದಲ್ಲಿರಿಸಿ ಒಂದರ ಮೇಲೆ ಇನ್ನೊಂದರಂತೆ ಸಾಲಾಗಿ ಜೋಡಿಸಿಟ್ಟಿರುತ್ತಾರೆ.

ಕುರ್ಛೆ ಮೆಲೆ ಒಂದು ಗಿಡದ ಕುಚ್ಚವನ್ನು ಇರಿಸಿರುತ್ತಾರೆ.

ಮತ್ತು ಅವರು ಹುಲ್ಲನ್ನು ಕೀಳುತ್ತಿರುವುದು ನೋಡಬಹುದು.

ಮೇಜಿನ ಮೇಲೆ ಇರಿಸಿರುವ ಪುಸ್ತಕಗಳು ಕಾಣಿಸುತ್ತಿದ್ದಾವೆ.

ಮತ್ತು ಬೆಡ್ ನ ಮೇಲೆ ಹಾಸಿರುವ ಒಂದು ಬಟ್ಟೆ ಕೂಡ ಕಾಣಿಸುತಿದೆ.

ಮತ್ತು ಒಂದು ಸೆಟ್ ಅಪ್ ಬಾಕ್ಸ್ ಕೂಡ ಕಾಣಿಸುತ್ತಿದೆ.

ಸರ್ವಿಸ್ ಸೆಂಟರ್ ನ ಒಳಗಡೆ ಇರಿಸಿರುವ ಹಲವಾರು ಬೈಕ್ ಗಳು ಕಾಣಿಸುತ್ತಿದ್ದಾವೆ.

ಮತ್ತು ವಿದ್ಯುತ್ ತಂತಿ ಕೂಡ ಕಾಣಿಸುತ್ತಿದೆ.

ಒಂದು ಬಿಳಿ ಬಣ್ಣದ ಕಟ್ಟಡ ಕೂಡ ಕಾಣಿಸುತ್ತಿದೆ.

ಮತ್ತು ಹಲವಾರು ಫ್ಲೆಕ್ಸ್ ಗಳು ಕಾಣಿಸುತ್ತಿದೆ.

ನನಗೆ ಬಹು ಮಹಡಿಯ ಕಟ್ಟಡ ಕಾಣಿಸುತ್ತದೆ.

ಕೆಂಪು ಕಾರು ಮತ್ತು ಬೈಕುಗಳು ಕಾಣಿಸುತ್ತಿದೆ.

ಒಬ್ಬ ಪುರುಷ ದೀಪವನ್ನು ಹಚ್ಚುತ್ತಿರುವುದು ಕಾಣಬಹುದು.